ಆಹ್ ಆಯಕಟ್ಟಿನ ಸ್ಥಳದಲ್ಲಿ ನಾವು ನೊ ನೋಡತ್ತಾ ಇದ --

ಎಷ್ಟೇ ವಿದ್ಯಾವಂತರು ಆದರೂ ಕೂಡ ಫಾಸ್ಟ್ ಫುಡ್ ಸೆಂಟರ್ ಗಳನ್ನ--

ಇದರಿಂದ ಬಹಳ ಒಳ್ಳೇದು ಅಂತ ಹೇಳಿ ನಾನು--

ಯುವತಿಯರು ಹಿಂದಿನ ದಿನಗಳಲ್ಲಿ ಬೆಲ್ಲಿ ಡಾನ್ಸ್ ತರಹ--

ಪಾಲ್ಗೊಳಬೇಕು ದಿನಾಂತ ಯೋಗ ಮಾಡುವ ಜೊತೆಗೆ ತಮ್ಮ --

ಪರೀಕ್ಷೆ ಎಲ್ಲಾ ಆದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಎಲ್ಲಾ--

ಹಳೆ ವಾರರಂಟಿ ಟೀಶರ್ಟ್ ಗೆ ಮೊರೆಹೋಗುತ್ತಿರುವುದು ಅತ್ಯಂತ ಖುಷಿ ವಿಚಾರ.

ನಾವೆಲ್ಲರು ಕೈ ಜೋಡ್ಸಬೇಕು ಇವ್ರ ಕಡೆಯಿಂದ ನಾವ್ ಖರೀದಿ ಮಾಡದ್ರೆ ಅವ್ರ ಜೀವನೋಪಾಯಕ್ಕೆ--